ಸೆಲ್ಫಿ ತಕ್ಕೋಂಡರೆ ಎನ್‌ಜಾಯ್‌ ಮಾಡ್ತಾ ಇದ್ದಾರೆ.

ಪೋಟೋ ಸುಟಿ ಇದೆ ಚೇರ್ಸ್‌ ಇದೆ ಲೇಡೀಸ್‌ ಬಾಯಿಸ್‌ ಚೆನ್ನಾಗಿ ಡೆಕೋರೇಶನ್‌ ಮಾಡಿದ್ದಾರೆ.

ಅಲ್ಲಿ ಒಂದು ಲೇಡಿಸ್‌ ಬಾಯಿಸ್‌ ಸ್ಕೂಟಿ ಬೈಕ್ ಒಂದು ಡ್ರಮ್‌ ಅದ್ರ ಮೇಲೆ ಒಂದು ಇದು ಇದೆ.